ಈ ಮಲೆ ಮಾದೇಶ್ವರ ಕೋಚಿಂಗ್ ಸೆಂಟರ್ ಇದೆ ಅಲ್ಲಿ ಗುರುಗಳು ಪಾಠ ಹೇಳಿ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ನೈನ್ತ್ ಮಕ್ಕಳಿಗೆ ಏಟ್ತ್ ಮಕ್ಕಳಿಗೆ ಎಲ್ಲರಿಗೂ ಟ್ಯೂಷನ್ ಮಾಡ್ತಾರೆ.